ಲೈನ್ ಎಲ್ಲಾ ಹಾಕಿದರೆ ಸ್ಪೋರ್ಟ್ಸ್ ಗೆ ಎನ್ಕರೇಜ ಮಾಡೋಕೆ ತುಂಬಾ ಜನ ಇದಾರೆ ಹಾ ಏನ್ಪಾ ಅಕ್ಕ ಪಕ್ಕಾ ಬಟ್ ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಎನ್ಕರೇಜ ಮಾಡೋಕೆ ಯಾರು ಇಲ್ಲಾ.